ಫ್ರೆಂಡ್ಸ ನಲ್ಲೊಂತು ನೋಡಬಾರದಪ್ಪಜಾಸ್ತಿ ಜನನೇ ಇರ್ತಾರೆ ಯಾಕೆ ಅಂದ್ರೆ ವೈಟ್‌ ಜಾಸ್ತಿನೇ ಇರತ್ತೆ ಆದ್ರೂನೂ ಜಾಸ್ತಿ ಜನ ಹೊಗ್ತಾ ಇರ್ತಾರೆ ಏನೋ ಗೊತ್ತಿಲ್ಲ ಬಟ್ಟೆ ಎಲ್ಲ ಚೆನ್ನಾಗಿರತ್ತೆ .

ಹಳದಿ ಬಣ್ಣದ ಹೂಗಳು ಇಟ್ಟಿದ್ದಾರೆ ಒಂದು ಟೇಬಲ್ ಹಾಕಿದ್ದಾರೆ ಹಿಂದೆ ಕೆಂಪು ಬಣ್ಣ ಹೊಡೆದಿದ್ದಾರೆ ಸೋಫಾ ಕಾಣಿಸುತ್ತಿದೆ.

ಯಾವುದಾದ್ರು ಫಂಕ್ಷನ್‌ ಇತ್ತಪ್ಪ ಅಂತ ಅಂದ್ರೆ ಚೇರ್ಸ ನೆಲ್ಲಾ ಡೆಕೋರೇಷನ್ ಮಾಡೋದ್ರಲ್ಲಿ --

ಬಾರಿ ಚೆನ್ನಾಗಿರುವ ಒಳ್ಳೆ ಒಳ್ಳೆ ಬುಕ್ ಗಳು ಇದಾವೆ ಅಲ್ಲಿ.